ಇಲ್ಲಿ ಒಂದು ಶಾಲಾ-ಕಾಲೇಜಿನ ಕಟ್ಟಡವಿರುವ ಕಟ್ಟಡ ಕಾಣಿಸುತ್ತಿದೆ.

ಇಲ್ಲಿ ಒಂದು ಕಾಡಿನಂತೆ ಕಾಣುವ ಮೈದಾನದಲ್ಲಿ ತಂತಿಯಿಂದ ಜಾಲರಿಯನ್ನು ಹೆಣೆಯಲಾಗಿದೆ.

ಕೋಟೆಯು ಪ್ರತಿಕಮಾನುಗಳನ್ನು ಹೊಂದಿದೆ ಪ್ರತಿಕಮಾನು ನೋಡಲು ಬೂದು ಬಣ್ಣದಿಂದ ಕೂಡಿದ್ದು ಆಕರ್ಷಿಕವಾಗಿದೆ. ಒಂದು ಕಮಾನಿನ ಬಳಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮಧ್ಯಭಾಗದಲ್ಲಿ ಮೇಲ್ಗಡೆ ಆಕಾಶ ಕಾಣಿಸುತ್ತಿದೆ

ಇಲ್ಲಿ ಒಂದು ನದಿಯ ಚಿತ್ರ ಕಾಣಿಸುತ್ತಿದ್ದು ಅದು ಸಂಜೆಯ ವಾತಾವರಣ ಚಿತ್ರದಂತಿದೆ .